ಈ ರೂಮ್ನಲ್ಲಿ ಅನೇಕ ಹುಡುಗಿಯರು ಆಹ್ ಯೋಗ ಮಾಡುತ್ತಿರೋದನ್ನ ನಾವು ನೋಡಬಹುದು ಇಲ್ಲಿ ಕರ್ಟನ್ ಅನ್ನ ನೋಡಬಹುದು ಈ ಕರ್ಟನ್ ಗೆ ಲೈಟಿಂಗ್ಸ್ ನ ಅಲಂಕಾರವನ್ನು ನೋಡಬಹುದು.

ಇಲ್ಲಿ ಒಂದು ರಸ್ತೆ ಕಾಣಿಸ್ತಾ ಇದೆ ರಸ್ತೆ ಪಕ್ಕದಲ್ಲಿ ಒಂದು ದೊಡ್ಡ ಮರ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ರಸ್ತೆ ಕಾಣಿಸ್ತಾ ಇದೆ. ಈ ರಸ್ತೆ ಅಕ್ಕ-ಪಕ್ಕದಲ್ಲಿ ದೊಡ್ಡ ದೊಡ್ಡ ಗೋಡೆಗಳು ಕಾಣಿಸ್ತಾ ಇದೆ.

ಆ ಇಲ್ಲೊಬ್ಬ ಸೈಂಟಿಸ್ಟ್ ನಾ ಒಂದು ಪ್ರತಿಮೆ ಎನ್ನ ಮಾಡಿ ನಿಲ್ಲಿಸಲಾಗಿದೆ ಅವರು ಬ್ಲಾಕ್ ಮತ್ತು ವೈಟ್ --